ಒಬ್ಬ ವ್ಯಕ್ತಿ ಇನ್ನೊಂದು ಆಟೋ ಮೇಲೆ ಕಣ್ಣು ಆಡಿಸುತ್ತಾ ಇದ್ದಾನೆ ಹಾಗು ಹಸಿರು ಮರಗಳು ಇವೆ.

ಇಲ್ಲಿ ಕ್ಯೂರಿಯೋ ಹಾಸ್ಪಿಟಲ್ ಇದೆ ಅದರ ಮುಂದುಗಡೆ ಕ್ಯಾಶುಯಾಲಿಟಿ ಅಂಡ್ ಎಮರ್ಜೆನ್ಸಿ ಸೆಂಟರ್ ಇದೆ ಬಿಲ್ಡಿಂಗ್ ನೀಲಿ ಬಣ್ಣದ ಗಾಜು ಇದೆ.

ತಂಪಾದ ಗಾಳಿ ತರ ಕಾಣ್ತಾ ಇದೆ ಹಸಿರು ಬಣ್ಣದಿಂದ ಕೂಡಿದೆ.

ಬೆಳಗಾಂ ಲೈಫ್ ಲೈನ್ ಇಂಟೆನ್ಸಿವ್ ಕೇರ್ ಹಾಸ್ಪಿಟಲ್ ಇದೆ ಮೂರೂ ಅಂತಸ್ತಿನ ಬಿಲ್ಡಿಂಗ್ ಇದೆ ಹಳದಿ ಬಣ್ಣದ ಬೋರ್ಡ್ ಇದೆ ಚಾಕಲೇಟ್ ಬಣ್ಣದ ಬೋರ್ಡ್ ಇದೆ.

ಅದರ ಪಕ್ಕದಲ್ಲಿ ಒಂದು ಬೃಹತ್ ಆಕಾರದ ಮರ ಇದೆ ಹಿಂದೆ ಬಿಳಿಯ ಎರಡು ಬಿಲ್ಡಿಂಗ್ ಇದ್ದಾವೆ ಗಾರ್ಡನ್ನಲ್ಲಿ ಎರಡು ಕಂಬಗಳು ಇವೆ.

ಫೈವ್ ಟ್ವೆಂಟಿ ಏಟ್ ಹಟ್ಸ್ ಎನ್ ಎ ಈ ಟಿ ಕ್ಲಿನಿಕ್ ಇದೆ ಕ್ಲಿನಿಕ್ ಕಪ್ಪು ಬಣ್ಣದಲ್ಲಿದೆ ಗಾಜಿನ ಬಾಗಿಲುಗಳು ಇವೆ.

ಇದೊಂದು ಸುಂದರವಾದ ಬಿಲ್ಡಿಂಗ್ ಇದೆ ಓಂ ಹಾಸ್ಪಿಟಲ್ ಇದೆ ಅದರ ಮುಂದುಗಡೆ ಆಟೋರಿಕ್ಷಾ ಇದೆ ಆಟೋ ಪಕ್ಕದಲ್ಲಿ ಒಂದು ಕಾರ್ ಇದೆ.

ಲೆಕ್ ವಿವ್ ಹಾಸ್ಪಿಟಲ್ ಇದೆ ಡಿವೈಡರ್ ಇದೆ ರೆಡ್ ಕಾರ್ ಇದೆ

ಕೆಂಪು ಬಣ್ಣದ ಸೆರ್ವಿಸಿಂಗ್ ಇದೆ ನೋಡಿ

ಎಲ್ಲ ವಾಹನಗಳು ಪುಟ್ಟ ಪುಟ್ಟ ವಾಹನಗಳಿವೆ ಯಾವು ದೊಡ ವಾಹನ ಗಲಿಲ.

ಶ್ರೀ ಉಮಾ ಕ್ರೆಡಿಟ್ ಸೌಹಾರದ ಸಹಕಾರಿ ನಿಯಮಿತ ಬ್ಯಾಂಕ್ ಕೆಳಗಡೆ ಪಿಜಿಓ ಕಮರ್ಷಿಯಲ್ ಟಂ ಟಂನ ಷೋರೂಮ್ ಇದೆ.

ಕಲ್ಲಿನ ದಾರಿ ಇರುವ ಗಾರ್ಡನ್ ಇದೆ ಗಾರ್ಡನ್ ಪಕ್ಕದಲಿ ಗಿಡ ಮರಗಳಿವೆ ಗಾರ್ಡನಳ್ಳಿ ಮೂರೂ ಜನ ಹೋಗ್ತಾಯಿದ್ದರೆ ಆಕಾಶ ಇದೆ ಗಾರ್ಡ್ನಲ್ಲಿ ತುಂಬಾ ಮರಗಳಿವೆ.

ಎರಡು ಕಪ್ಪು ಬಣ್ಣದ ಎಲೆಕ್ಟ್ರಿಕ್ ಆಟೋ ಇವೆ ಎರಡು ಹೆಅಡಿಲೈಟ್ ಇವೆ ಒಂದು ಆಟೋ ಗೆ ಮೂರು ಚಕ್ರ ಇದೆ ಇನೊಂದ ಆಟೋ ಗೆ ಮೂರು ಚಕ್ರ ಇದೇ ಹಿಂದೆ ಮನೆಯ ಆಕಾರದ ಸ್ಟ್ರಕ್ಚರ್ ಇದೆ.